C ನಲ್ಲಿಯ ಫಂಕ್ಷನ್ ಓವರ್ಲೋಡಿಂಗ್ ಆಂಡ್ ಓವರ್ರೈಡಿಂಗ್ ಫಂಕ್ಶನ್ ಓವರ್ಲೋಡಿಂಗ್ ಆಂಡ್ ಓವರ್ರೈಡಿಂಗ್ ಎನ್ನುವುದರ ಕುರಿತು ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಫಂಕ್ಶನ್ ಓವರ್ಲೋಡಿಂಗ್ ಮತ್ತು ಫಂಕ್ಶನ್ ಓವರ್ರೈಡಿಂಗ್ ಗಳನ್ನು ನಾವು ಕಲಿಯುವೆವು ನಾವು ಇದನ್ನು ಉದಾಹರಣೆಗಳ ಸಹಾಯದಿಂದ ಮಾಡುವೆವು
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ಆವೃತ್ತಿ ಹಾಗೂ g ಕಂಪೈಲರ್ನ 461 ನೇ ಆವೃತ್ತಿಯನ್ನು ಬಳಸುತ್ತಿದ್ದೇನೆ
ನಾವು ಫಂಕ್ಶನ್ ಓವರ್ಲೋಡಿಂಗ್ ಎನ್ನುವುದರ ಪರಿಚಯದೊಂದಿಗೆ ಆರಂಭಿಸೋಣ
ಫಂಕ್ಶನ್ ಓವರ್ಲೋಡಿಂಗ್ ಎಂದರೆ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಫಂಕ್ಶನ್ ಗಳು ಒಂದೇ ಹೆಸರನ್ನು ಹೊಂದಿರುವುದು ಎಂದರ್ಥ
ಅವುಗಳಲ್ಲಿರುವ ಆರ್ಗ್ಯುಮೆಂಟುಗಳ ಸಂಖ್ಯೆ ಮತ್ತು ಆರ್ಗ್ಯುಮೆಂಟುಗಳ ಡೇಟಾ ಟೈಪ್ ಗಳು ಭಿನ್ನವಾಗಿರುವವು
ಕಾಲ್ ಮಾಡಿದಾಗ ಆರ್ಗ್ಯುಮೆಂಟನ ಲಿಸ್ಟ್ ಗೆ ಅನುಗುಣವಾಗಿ ಫಂಕ್ಶನ್ ಆಯ್ಕೆಯಾಗುತ್ತದೆ
ನಾವು ಒಂದು ಉದಾಹರಣೆಯನ್ನು ನೋಡೋಣ
ನಾನು ಕೋಡನ್ನು ಈಗಾಗಲೇ ಎಡಿಟರ್ನಲ್ಲಿ ಟೈಪ್ ಮಾಡಿದ್ದೇನೆ
ನಾವು ಈ ಪ್ರೋಗ್ರಾಂನಲ್ಲಿ ಸಂಕಲನವನ್ನು ಮಾಡಿ ತೋರಿಸುವೆವು
ನಮ್ಮ ಫೈಲ್ ನೇಮ್ overloadಸಿಪಿಪಿ ಆಗಿದೆ ಎನ್ನುವುದನ್ನು ಗಮನಿಸಿರಿ
ನಾನು ಕೋಡ್ ಅನ್ನು ಈಗ ವಿವರಿಸುತ್ತೇನೆ
ಇದು ಐಯೋಸ್ಟ್ರೀಮ್ ಎನ್ನುವ ನಮ್ಮ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಎನ್ನುವುದನ್ನು ಉಪಯೋಗಿಸುತ್ತಿದ್ದೇವೆ
ಆಮೇಲೆ ಅಡ್ ಎನ್ನುವ ಫಂಕ್ಶನ್ ಅನ್ನು ಇಂಟ್ ಎಂದು ಡಿಫೈನ್ ಮಾಡಲಾಗಿದೆ
ಇದರಲ್ಲಿ ನಾವು ಮೂರು ಆರ್ಗ್ಯುಮೆಂಟುಗಳನ್ನು ಪಾಸ್ ಮಾಡಿದ್ದೇವೆ
ಇಂಟ್ ಆ ಇಂಟ್ b ಮತ್ತು ಇಂಟ್ c ನಂತರ ನಾವು ಮೂರು ಸಂಖ್ಯೆಗಳ ಸಂಕಲನವನ್ನು ಮಾಡುತ್ತೇವೆ ಮತ್ತು ವ್ಯಾಲ್ಯುವನ್ನು ರಿಟರ್ನ್ ಮಾಡುತ್ತೇವೆ
ಇಲ್ಲಿ ನಾವು ಅಡ್ ಎನ್ನುವ ಫಂಕ್ಶನ್ ಅನ್ನು ಓವರ್ಲೋಡ್ ಮಾಡುತ್ತೇವೆ
ಇದನ್ನು ಫ್ಲೋಟ್ ಎಂದು ಡಿಕ್ಲೇರ್ ಮಾಡಲಾಗಿದೆ
ಫ್ಲೋಟ್ d ಮತ್ತು ಫ್ಲೋಟ್ e ಎನ್ನುವ ಎರಡು ಆರ್ಗ್ಯುಮೆಂಟುಗಳನ್ನು ಪಾಸ್ ಮಾಡುತ್ತೇವೆ
ಆಮೇಲೆ ನಾವು ಈ ಎರಡು ಸಂಖ್ಯೆಗಳ ಸಂಕಲನವನ್ನು ಮಾಡುತ್ತೇವೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಈ ಮೈನ್ ಎನ್ನುವ ಫಂಕ್ಶನ್ ನಲ್ಲಿ ನಾವು ಅಡ್ ಎನ್ನುವ ಫಂಕ್ಶನ್ ಅನ್ನು ವಿಭಿನ್ನ ಆರ್ಗ್ಯುಮೆಂಟುಗಳೊಂದಿಗೆ ಡಿಕ್ಲೇರ್ ಮಾಡುತ್ತೇವೆ
ಆಮೇಲೆ ನಾವು ವೇರಿಯಬಲ್ ಗಳನ್ನು ಡಿಕ್ಲೇರ್ ಮಾಡುತ್ತೇವೆ
ಇಲ್ಲಿ ನಾವು ಯೂಸರ್ ನಿಂದ ಇಂಟೀಜರ್ ವ್ಯಾಲ್ಯುಗಳನ್ನು ಪಡೆಯುತ್ತೇವೆ
ನಂತರ ನಾವು ಅಡ್ ಎನ್ನುವ ಫಂಕ್ಶನ್ ಅನ್ನು ಮೂರು ಆರ್ಗ್ಯುಮೆಂಟುಗಳೊಂದಿಗೆ ಕಾಲ್ ಮಾಡುತ್ತೇವೆ
ಮತ್ತು ಮೊತ್ತವನ್ನು ಸುಮ್ ಎನ್ನುವ ವೇರಿಯಬಲ್ ನಲ್ಲಿ ಸ್ಟೋರ್ ಮಾಡುತ್ತೇವೆ
ಇಲ್ಲಿ ನಾವು ಸುಮ್ ಎನ್ನುವುದನ್ನು ಪ್ರಿಂಟ್ ಮಾಡುತ್ತೇವೆ
ಈಗ ಯೂಸರ್ ನಿಂದ ಇಲ್ಲಿ ನಾವು ಫ್ಲೋಟಿಂಗ್ ಪಾಯಿಂಟ್ ನಂಬರ್ ಗಳನ್ನು ಪಡೆಯುತ್ತೇವೆ
ಆಮೇಲೆ ನಾವು ಅಡ್ ಎನ್ನುವ ಫಂಕ್ಶನ್ ಅನ್ನು ಎರಡು ಆರ್ಗ್ಯುಮೆಂಟುಗಳೊಂದಿಗೆ ಕಾಲ್ ಮಾಡುತ್ತೇವೆ
ಇಲ್ಲಿ ನಾವು ಸುಮ್ ಎನ್ನುವುದನ್ನು ಪ್ರಿಂಟ್ ಮಾಡುತ್ತೇವೆ
ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ನಾವು ಪ್ರೊಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ್ ಮೇಲಿನ Ctrl Alt ಮತ್ತು T ಎನ್ನುವ ಕೀಗಳನ್ನು ಒಂದೇ ಬಾರಿಗೆ ಒತ್ತಿ ಟರ್ಮಿನಲ್ ಅನ್ನು ಓಪನ್ ಮಾಡಿರಿ
ಎಕ್ಸಿಕ್ಯೂಟ್ ಮಾಡಲು g ಸ್ಪೇಸ್ ಓವರ್ಲೋಡ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫೆನ್ o ಸ್ಪೇಸ್ ಓವರ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
over ಡಾಟ್ ಸ್ಲ್ಯಾಷ್ ಓವರ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
Enter ಥ್ರೀ ಇಂಟಿಜರ್ಸ್ ಎಂದು ಕಾಣಿಸುತ್ತದೆ
ನಾನು 10 25 ಮತ್ತು 48 ಗಳನ್ನು ಎಂಟರ್ ಮಾಡುವೆನು
ಔಟ್ಪುಟ್ ಹೀಗೆ ಕಾಣಿಸುತ್ತದೆ ಸುಮ್ ಒಎಫ್ ಇಂಟಿಜರ್ಸ್ ಇಸ್ 83
ಈಗ ನಾವು ನೋಡುತ್ತೇವೆ Enter ಟ್ವೊ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ನಾನು 45 ಮತ್ತು 89 ಗಳನ್ನು ಎಂಟರ್ ಮಾಡುವೆನು
Enter ಅನ್ನು ಒತ್ತಿರಿ
ಔಟ್ಪುಟ್ ಹೀಗೆ ತೋರಿಸಲ್ಪಡುತ್ತದೆ ಸುಮ್ ಒಎಫ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಇಸ್ 134 ಈಗ ನಾವು ಫಂಕ್ಶನ್ ಓವರ್ರೈಡಿಂಗ್ ಅನ್ನು ನೋಡುವೆವು
ನಾವು ನಮ್ಮ ಸ್ಲೈಡ್ ಗಳಿಗೆ ಬದಲಾಯಿಸೋಣ
ಡಿರೈವ್ಡ್ ಕ್ಲಾಸ್ ನಲ್ಲಿ ಬೇಸ್ ಕ್ಲಾಸ್ನ ಫಂಕ್ಶನ್ಅನ್ನು ಮತ್ತೆ ಡಿಫೈನ್ ಮಾಡುವದು
ಡಿರೈವ್ಡ್ ಕ್ಲಾಸ್ನ ಫಂಕ್ಶನ್ ಬೇಸ್ ಕ್ಲಾಸ್ನ ಫಂಕ್ಶನ್ಅನ್ನು ಓವರ್ರೈಡ್ ಮಾಡುತ್ತದೆ
ಆದರೆ ಅದೇ ಆರ್ಗ್ಯುಮೆಂಟುಗಳನ್ನು ಪಾಸ್ ಮಾಡಲಾಗಿದೆ
ಮತ್ತು ರಿಟರ್ನ್ ಟೈಪ್ ಸಹ ಅದೇ ಆಗಿದೆ
ನಾವು ಒಂದು ಉದಾಹರಣೆಯನ್ನು ನೋಡೋಣ
ಇಲ್ಲಿ ಫಂಕ್ಶನ್ ಓವರ್ರೈಡಿಂಗ್ ನ ಒಂದು ಉದಾಹರಣೆ ಇರುತ್ತದೆ
ನಮ್ಮ ಫೈಲ್ ನ ಹೆಸರು overrideಸಿಪಿಪಿ ಆಗಿದೆ ಎನ್ನುವುದನ್ನು ಗಮನಿಸಿರಿ
ನಾವು ಕೋಡ್ ಅನ್ನು ಅನುಸರಿಸೋಣ
ಇದು ನಮ್ಮ ಐಯೋಸ್ಟ್ರೀಮ್ ಎನ್ನುವ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಅನ್ನು ಹೊಂದಿದ್ದೇವೆ
ಆಮೇಲೆ ನಾವು ಅರಿಥ್ಮೆಟಿಕ್ ಎನ್ನುವ ಕ್ಲಾಸ್ಅನ್ನು ಹೊಂದಿದ್ದೇವೆ
ಇದರಲ್ಲಿ ನಾವು ಇಂಟೀಜರ್ ವೇರಿಯಬಲ್ ಗಳನ್ನು ಪ್ರೊಟೆಕ್ಟೆಡ್ ಎಂದು ಡಿಕ್ಲೇರ್ ಮಾಡಿದ್ದೇವೆ
ನಂತರ ವಾಲ್ಯೂಸ್ ಎನ್ನುವ ಫಂಕ್ಶನ್ ಅನ್ನು ಪಬ್ಲಿಕ್ ಎಂದು ಡಿಕ್ಲೇರ್ ಮಾಡಿದ್ದೇವೆ
ಇವುಗಳಲ್ಲಿ ನಾವು ಇಂಟ್ x ಮತ್ತು ಇಂಟ್ y ಎನ್ನುವ ಎರಡು ಆರ್ಗ್ಯುಮೆಂಟುಗಳನ್ನು ಪಾಸ್ ಮಾಡಿದ್ದೇವೆ
ನಂತರ ಈ ವ್ಯಾಲ್ಯುಗಳನ್ನು ನಾವು a ಮತ್ತು b ಗಳಲ್ಲಿ ಸ್ಟೋರ್ ಮಾಡಿದ್ದೇವೆ
ಇಲ್ಲಿ ಆಪರೇಶನ್ಸ್ ಎನ್ನುವ ವರ್ಚುವಲ್ ಫಂಕ್ಶನ್ ಇರುತ್ತದೆ
ಇದರಲ್ಲಿ ನಾವು ಎರಡು ಸಂಖ್ಯೆಗಳನ್ನು ಕೂಡಿಸುತ್ತೇವೆ ಮತ್ತು ಸುಮ್ ಎನ್ನುವುದನ್ನು ಪ್ರಿಂಟ್ ಮಾಡುತ್ತೇವೆ
ಇಲ್ಲಿ ನಾವು ಕ್ಲಾಸ್ ಅನ್ನು ಮುಗಿಸುತ್ತೇವೆ
ಈಗ ಸಬ್ಟ್ರಾಕ್ಟ್ ಎನ್ನುವುದು ಡಿರೈವ್ಡ್ ಕ್ಲಾಸ್ ಆಗಿದೆ
ಇದು ಅರಿಥ್ಮೆಟಿಕ್ ಎನ್ನುವ ಬೇಸ್ ಕ್ಲಾಸ್ ಅನ್ನು ಇನ್ಹೆರಿಟ್ ಮಾಡುತ್ತದೆ
ಇದರಲ್ಲಿ ನಾವು ಎರಡು ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡುಹಿಡಿಯುತ್ತೇವೆ ಮತ್ತು ವ್ಯತ್ಯಾಸವನ್ನು ಪ್ರಿಂಟ್ ಮಾಡುತ್ತೇವೆ
ಮಲ್ಟಿಪ್ಲೈ ಎನ್ನುವುದು ಇನ್ನೊಂದು ಡಿರೈವ್ಡ್ ಕ್ಲಾಸ್ ಆಗಿದೆ
ಇದೂ ಸಹ ಅರಿಥ್ಮೆಟಿಕ್ ಎನ್ನುವ ಬೇಸ್ ಕ್ಲಾಸ್ ಅನ್ನು ಇನ್ಹೆರಿಟ್ ಮಾಡುತ್ತದೆ
ಇದರಲ್ಲಿ ನಾವು ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯುತ್ತೇವೆ ಮತ್ತು ಗುಣಲಬ್ಧವನ್ನು ಪ್ರಿಂಟ್ ಮಾಡುತ್ತೇವೆ
ನಂತರ ದಿವಿದೆ ಎನ್ನುವ ಕ್ಲಾಸ್ ಇರುತ್ತದೆ
ಇದೂ ಸಹ ಅರಿಥ್ಮೆಟಿಕ್ ಎನ್ನುವ ಬೇಸ್ ಕ್ಲಾಸ್ ಅನ್ನು ಇನ್ಹೆರಿಟ್ ಮಾಡುತ್ತದೆ
ಇದರಲ್ಲಿ ನಾವು ಎರಡು ಸಂಖ್ಯೆಗಳ ಭಾಗಾಕಾರವನ್ನು ಕಂಡುಹಿಡಿಯುತ್ತೇವೆ ಮತ್ತು ಅದನ್ನು ಪ್ರಿಂಟ್ ಮಾಡುತ್ತೇವೆ
ಫಂಕ್ಶನ್ ನ ರಿಟರ್ನ್ ಟೈಪ್ ಮತ್ತು ಪಾಸ್ ಮಾಡಿದ ಆರ್ಗ್ಯುಮೆಂಟ್ಗಳು ಹಿಂದಿನಂತೆಯೇ ಇವೆ ಎನ್ನುವುದನ್ನು ಗಮನಿಸಿರಿ
ಈಗ ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇದರಲ್ಲಿ ಅರಿಥ್ಮೆಟಿಕ್ ಎನ್ನುವ ಕ್ಲಾಸ್ ನ p ಎನ್ನುವ ಒಬ್ಜೆಕ್ಟ್ ಒಂದನ್ನು ನಾವು ಕ್ರಿಯೇಟ್ ಮಾಡುತ್ತೇವೆ
ಅರಿತ್ ಎನ್ನುವುದು ಅರಿಥ್ಮೆಟಿಕ್ ಎನ್ನುವ ಕ್ಲಾಸ್ ಗೆ ಪಾಯಿಂಟರ್ ಆಗಿದೆ
ಸಬ್ಟ್ ಎನ್ನುವುದು ಸಬ್ಟ್ರಾಕ್ಟ್ ಎನ್ನುವ ಕ್ಲಾಸ್ನ ಒಬ್ಜೆಕ್ಟ್ ಆಗಿದೆ
ಮಲ್ಟ್ ಎನ್ನುವುದು ಮಲ್ಟಿಪ್ಲೈ ಎನ್ನುವ ಕ್ಲಾಸ್ನ ಒಬ್ಜೆಕ್ಟ್ ಆಗಿದೆ
ಮತ್ತು ಡಿವ್ಡ್ ಎನ್ನುವುದು ದಿವಿದೆ ಎನ್ನುವ ಕ್ಲಾಸ್ನ ಒಬ್ಜೆಕ್ಟ್ ಆಗಿದೆ
ಇಲ್ಲಿ p ಯನ್ನು ಅರಿತ್ ಎನ್ನುವುದರ ಅಡ್ರೆಸ್ ಗೆ ಸೆಟ್ ಮಾಡಲಾಗಿದೆ
ವಾಲ್ಯೂಸ್ ಎನ್ನುವ ಫಂಕ್ಶನ್ ನಲ್ಲಿ ನಾವು 30 ಮತ್ತು 12 ಇವುಗಳನ್ನು ಆರ್ಗ್ಯುಮೆಂಟುಗಳೆಂದು ಪಾಸ್ ಮಾಡುತ್ತೇವೆ
ಈಗ ಆಪರೇಶನ್ಸ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಇದು ಸಂಕಲನವನ್ನು ಮಾಡಿ ತೋರಿಸುತ್ತದೆ
ಸಬ್ಟ್ ಎನ್ನುವುದನ್ನು ಅರಿತ್ ಎನ್ನುವುದರ ಅಡ್ರೆಸ್ ಗೆ ಸೆಟ್ ಮಾಡುತ್ತೇವೆ
ಹಾಗೂ 42 ಮತ್ತು 5 ಇವುಗಳನ್ನು ಆರ್ಗ್ಯುಮೆಂಟುಗಳೆಂದು ಪಾಸ್ ಮಾಡುತ್ತೇವೆ
ಮತ್ತೊಮ್ಮೆ ಆಪರೇಶನ್ಸ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಇದು ಎರಡು ಸಂಖ್ಯೆಗಳ ವ್ಯವಕಲನವನ್ನು ಮಾಡಿ ತೋರಿಸುತ್ತದೆ
ಈಗ ಇಲ್ಲಿ ನಾವು ಮಲ್ಟ್ ಎನ್ನುವುದನ್ನು ಅರಿತ್ ಎನ್ನುವುದರ ಅಡ್ರೆಸ್ ಗೆ ಸೆಟ್ ಮಾಡುತ್ತೇವೆ
ಹಾಗೂ 6 ಮತ್ತು 5 ಇವುಗಳನ್ನು ಆರ್ಗ್ಯುಮೆಂಟುಗಳೆಂದು ಪಾಸ್ ಮಾಡುತ್ತೇವೆ
ಆಪರೇಶನ್ಸ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಇದು ಎರಡು ಸಂಖ್ಯೆಗಳ ಗುಣಾಕಾರವನ್ನು ಮಾಡಿ ತೋರಿಸುತ್ತದೆ
ಕೊನೆಯದಾಗಿ ನಾವು ಡಿವ್ಡ್ ಎನ್ನುವುದನ್ನು ಅರಿತ್ ಎನ್ನುವುದರ ಅಡ್ರೆಸ್ ಗೆ ಸೆಟ್ ಮಾಡುತ್ತೇವೆ ಹಾಗೂ 6 ಮತ್ತು 3 ಇವುಗಳನ್ನು ಆರ್ಗ್ಯುಮೆಂಟುಗಳೆಂದು ಪಾಸ್ ಮಾಡುತ್ತೇವೆ
ಈಗ ಆಪರೇಶನ್ಸ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಇದು ಎರಡು ಸಂಖ್ಯೆಗಳ ಭಾಗಾಕಾರವನ್ನು ಮಾಡಿ ತೋರಿಸುತ್ತದೆ
ಮತ್ತು ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ನಾವು ಈ ಪ್ರೋಗ್ರಾಮನ್ನು ಎಕ್ಸೀಕ್ಯೂಟ್ ಮಾಡೋಣ
ನಮ್ಮ ಟರ್ಮಿನಲ್ ಗೆ ಬದಲಾಯಿಸಿರಿ
g ಸ್ಪೇಸ್ ಓವರ್ರೈಡ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫೆನ್ o ಸ್ಪೇಸ್ ಓವರ್2 ಎಂದು ಟೈಪ್ ಮಾಡಿರಿ Enter ಅನ್ನು ಒತ್ತಿರಿ
over2 ಡಾಟ್ ಸ್ಲ್ಯಾಷ್ ಓವರ್2 ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
ಔಟ್ಪುಟ್ ಹೀಗೆ ಕಾಣುತ್ತದೆ ಅಡಿಷನ್ ಒಎಫ್ ಟ್ವೊ ನಂಬರ್ಸ್ ಇಸ್ 42 ಡಿಫರೆನ್ಸ್ ಒಎಫ್ ಟ್ವೊ ನಂಬರ್ಸ್ ಇಸ್ 37 ಪ್ರೊಡಕ್ಟ್ ಒಎಫ್ ಟ್ವೊ ನಂಬರ್ಸ್ ಇಸ್ 30 ಮತ್ತು ಡಿವಿಷನ್ ಒಎಫ್ ಟ್ವೊ ನಂಬರ್ಸ್ ಇಸ್ 2 ನಮ್ಮ ಸ್ಲೈಡ್ ಗಳಿಗೆ ಹಿಂದಿರುಗೋಣ
ಓವರ್ಲೋಡಿಂಗ್ ಮತ್ತು ಓವರ್ರೈಡಿಂಗ್ ಗಳ ವ್ಯತ್ಯಾಸವನ್ನು ನಾವು ನೋಡೋಣ
ಓವರ್ಲೋಡಿಂಗ್ ಎನ್ನುವುದು ಇನ್ಹೆರಿಟನ್ಸ್ ಇಲ್ಲದೇ ಸಂಭವಿಸಬಹುದು
ಒಂದು ಕ್ಲಾಸ್ ಇನ್ನೊಂದು ಕ್ಲಾಸ್ನಿಂದ ಇನ್ಹೆರಿಟ್ ಮಾಡಲ್ಪಟ್ಟಾಗ ಓವರ್ರೈಡಿಂಗ್ ಸಂಭವಿಸುತ್ತದೆ
ಓವರ್ಲೋಡಿಂಗ್ ಎನ್ನುವುದರಲ್ಲಿ ಆರ್ಗ್ಯುಮೆಂಟ್ಗಳು ಮತ್ತು ರಿಟರ್ನ್ ಟೈಪ್ ವಿಭಿನ್ನವಾಗಿರಲೇಬೇಕು
ಓವರ್ರೈಡಿಂಗ್ ಎನ್ನುವುದರಲ್ಲಿ ಆರ್ಗ್ಯುಮೆಂಟ್ಗಳು ಮತ್ತು ರಿಟರ್ನ್ ಟೈಪ್ ಒಂದೇ ಆಗಿರಬೇಕು
ಓವರ್ಲೋಡಿಂಗ್ ಎನ್ನುವುದರಲ್ಲಿ ಫಂಕ್ಶನ್ ನ ಹೆಸರು ಒಂದೇ ಆಗಿರುತ್ತದೆ
ಆದರೆ ಅದರ ಕಾರ್ಯಾಚರಣೆ ಅವುಗಳಿಗಾಗಿ ಪಾಸ್ ಮಾಡಿದ ಆರ್ಗ್ಯುಮೆಂಟ್ಗಳನ್ನು ಅನುಸರಿಸಿ ವಿಭಿನ್ನವಾಗಿರುತ್ತದೆ
ಓವರ್ರೈಡಿಂಗ್ನಲ್ಲಿ ಫಂಕ್ಶನ್ ನ ಹೆಸರು ಒಂದೇ ಆಗಿರುತ್ತದೆ
ಡಿರೈವ್ಡ್ ಕ್ಲಾಸ್ನ ಫಂಕ್ಶನ್ ಬೇಸ್ ಕ್ಲಾಸ್ನಲ್ಲಿಯ ಫಂಕ್ಶನ್ ಗಿಂತ ಭಿನ್ನವಾದ ಕಾರ್ಯಗಳನ್ನು ನಿರ್ವಹಿಸಬಲ್ಲದು
ನಾವು ಇದನ್ನು ಸಂಕ್ಶಿಪ್ತಗೊಳಿಸೋಣ
ಈ ಟ್ಯುಟೋರಿಯಲ್ ನಲ್ಲಿ ಫಂಕ್ಶನ್ ಓವರ್ಲೋಡಿಂಗ್ ಉದಾ
ಮೂರು ವಿಭಿನ್ನ ಆರ್ಗ್ಯುಮೆಂಟ್ಗಳನ್ನು ಹೊಂದಿರುವ ಇಂಟ್ add ಮತ್ತು ಎರಡು ವಿಭಿನ್ನ ಆರ್ಗ್ಯುಮೆಂಟ್ಗಳನ್ನು ಹೊಂದಿರುವ ಫ್ಲೋಟ್ add ಎನ್ನುವ ಫಂಕ್ಶನ್
ಫಂಕ್ಶನ್ ಓವರ್ರೈಡಿಂಗ್ ಉದಾ
ವರ್ಚುಯಲ್ ಇಂಟ್ operations ಮತ್ತು ಇಂಟ್ operations ಒಂದೇ ಬಗೆಯ ಆರ್ಗ್ಯುಮೆಂಟ್ ಮತ್ತು ಒಂದೇ ಬಗೆಯ ರಿಟರ್ನ್ ಟೈಪ್ಅನ್ನು ಹೊಂದಿರುವ ಫಂಕ್ಶನ್ಗಳು ಹಾಗೂ ಎರಡರಲ್ಲಿಯ ವ್ಯತ್ಯಾಸ ಇವುಗಳನ್ನು ಕಲಿತೆವು
ಒಂದು ಅಸೈನ್ಮೆಂಟ್ ಎಂದು ಆಯತಾಕಾರ ಚೌಕೋನ ಮತ್ತು ವರ್ತುಲದ ವಿಸ್ತೀರ್ಣವನ್ನು ಕಂಡು ಹಿಡಿಯುವ ಒಂದು ಪ್ರೊಗ್ರಾಮ್ ಅನ್ನು ಫಂಕ್ಶನ್ ಓವರ್ಲೋಡಿಂಗ್ ಎನ್ನುವುದನ್ನು ಬಳಸಿಕೊಂಡು ಬರೆಯಿರಿ
ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿರುವ ವೀಡಿಯೋವನ್ನು ನೋಡಿರಿ
httpspoken tutorialorgWhat is a Spoken Tutorial ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ
ನೀವು ಉತ್ತಮವಾದ ಬ್ಯಾಂಡ್ವಿಡ್ತ್ ಅನ್ನು ಹೊಂದಿಲ್ಲದಿದ್ದರೆ ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಈ ಈ ಮೇಲ್ ಗೆ ಬರೆಯಿರಿ
ಕಾಂಟಾಕ್ಟ್ at ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಎನ್ನುವ ಪ್ರಕಲ್ಪದ ಒಂದು ಭಾಗವಾಗಿದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ಗಳ ಮೇಲೆ ಲಭ್ಯವಿದೆ
httpspoken tutorialorgNMEICT Intro ಇದರ ಅನುವಾದಕಿ ಐ ಐ ಟಿ ಬಾಂಬೆ ಯಿಂದ ಸಂಧ್ಯಾ ಪುಣೇಕರ್ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು